ಓಡಾಟ ಮಾಡ್ತಾವ್ ಅಲ್ರಿ ವಾಹನಗಳು ವಾಹನಗಳು ಚಾಲನೆ ಮಾಡಿದಾಗ ವಾಹನಗಳು ಓಡಾಡಿದಾಗ ಅದ್ರಿಂತ ಬಾರೋ ಅಂತ ಹೋಗಿ ಅಂತ್ರ--

ಆಹ್ಹ್ ಮೋಡ್ ಗಳು ಅಕ್ಕವ ರೀ ಅದ್ರ ಮೋಡ್ ಗಳು ನಮಗ--

ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಯಾಕಪ್ಪಅಂತ ಅಂದ್ರ ನಮ್ಮನ್ನು ಇದೆ ದೇಶದವ ಇದೆ ಊರಿನವ --

ಇಂತವರ ಕುಟುಂಬದವ ಆಮೇಲೆ ಇಂತವರ ಸಂಬದಿಕ ಆಮೇಲೆ ಅವ್ನ ಮೊಬೈಲ್ ನಂಬರು --

ಇವಾಗ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿ ಅಂತ ಅಂದ್ರ ಹೆಚ್ಚಾನ್ಹೆಚ್ಚ ಅಹ್ ಪುರುಷರ--

ಅದ್ರ ಮಹಿಳೆಯರಿಗೆ ಅಂತಂದ್ರೆ ಹಾಗ್ ಆಗೋಲ್ಲ ಯಾಕೆಅಂತಂದ್ರ ಅವ್ರು ಬಟ್ಟೆ ಅಂಗಡಿಗೆ ಹೋಗಿ ತಮಗೆ ಬೇಕಾಂದಂತಹ ಕಲರ್ --

ಅಂತಂದು ತಿಳ್ಕೊಂಡು ತಮಗೆ ಬೇಕಾಂದಂತ ಬುಕ್ ಆಗಲಿ ಇನ್ನಿತರ ಗೈಡ್ಸ್ ಗಳಾಗಲಿ ಯಾವು ಎಲ್ಲಿ ಸಿಗುತ್ತೆ ಅಂತಂದು ಪರಿಶೀಲನೆ ಮಾಡಿ --

ಜನ ಪುರುಷರಾಗಲಿ ಟೀ ಶರ್ಟ್ ಮೇಲೆ ಹೆಚ್ಚಿನ ಅವಲಂಬನೆ ಪಡ್ಕೊಂಡ್ ಇರ್ತಾರ.

ಯಾಕಂತ ಅಂದ್ರೆ ಈ ಹಳೆ ಶಿಲೆ ಒಳಗೆ ನಾವು ನೋಡ್ತಿರಕಂತ ನೋಡೋವಂತ ಅಂದ್ರ ನೋಡೋ ಭಾಗ್ಯ ಸಿಗೋದಿಲ್ಲ.

ಮನುಷ್ಯ ಹೊಟ್ಟಿ ಊಟ ಮಾಡ್ಲಿಕ್ಕೆ ರೈಸ್ ತುಂಬ ಇಂಪಾರ್ಟೆಂಟ್ .

ನಾವು ದೇವಸ್ಥಾನಕ್ಕೆ ಯಾಕ್ರಿ ಹೋಗ್ತೇವೆ ಅಂದ್ರೆ ನಾವು ಮಾಡಿರ್ತಕ್ಕಂತಹ ಕರ್ಮಾ ಆಗಲಿ ಪಾಪ ಆಗಲಿ ಏನ ಆಗಲಿ ಒಂದು ತೋಳ್ಕೊಳ್ಳೋದು ಅಂತ --

ಇಂಡಿಪೆಂಡೆನ್ಸ್ ಡೇ ಅಂತಂದ್ರೆ ಜನವರಿ ಇಪ್ಪತ್ತರಕ್ಕೆ ಅಂತಂದ್ರೆ ನಾವು ಇಂಡಿಪೆಂಡೆನ್ಸ್ ಡೇ ಅಂತೀವಿ ಯಾಕಂತ ಅಂದ್ರೆ ನಮ್ಮ --

ಭಾರತದ ಧ್ವಜ ಅಂತ ಅಂದ್ರ ಕೇಸರಿ ಬಿಳಿ ಹಸಿರು .

ನದಿ ಮೇಲೆ ಬ್ರಿಡ್ಜ್ ಕಟ್ಟಬೇಕು ಅಂತಂದ್ರೆ ತುಂಬ ವರ್ಷಗಳು ಹಿಡಿತೈತಿ.

ಬೇರೆ ತರ ರೀತಿಯಲ್ಲಿ ಪರಿವರ್ತನೆ ಆಗುತ್ತದೆ ಇದನ್ನ ನಾವು ಸಾಯಂಕಾಲ ನದಿಯ ತೀರದಲ್ಲಿ ನಿಂತ್ಕೊಂಡು ನೋಡಬೇಕು ಸುಂದರವಾಗಿರುತ್ತೆ.

ಎಲ್ಲ ತಾರದಂತಹ ನಾವ್ ನಮಗೆ ಸಬ್ಜೆಕ್ಟ್ ಗಳ ಸಿಗ್ತವೆ. ಆಮೇಲೆ ನಮ್ಮ ಚೆಷ್ಟು ಆಮೇಲೆ ಬಾಡಿ ಫಿಟ್ನೆಸ್ ಆಮೇಲೆ ರನ್ನಿಂಗ್ ರೇಸ್ --

ಇಂಡಸ್ ಸ್ಟೀಲ್ ಅಂತಂದ್ರೆ ಇಂಡಿಯನ್ ಇಂಡಸ್ ಸ್ಟೀಲ್ ಅಂತಂದ್ರೆ ಭಾರತೀಯ ಒಂದು--

ಇಂಡಿಯಾ ಡಿಂತ್ರ ಬೇರೆ ದೇಶಕ್ಕೆ ಹೋಗಿ ರವಾನೆ ಆಗಿ ಅಲ್ಲಿಂತ್ರ ಬೇರೆ ವಸ್ ವಸ್ತು ಆಗಿ ಪ್ರವರ್ತನೆ ಆಗುತ್ತದೆ.